ಇದು ಬಂದ್ಬಿಟ್ಟು ಜಿಮ್ ಜಿಮ್ ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಬಲೂನ್ ಕಟ್ಟಿದ್ದಾರೆ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ.

ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ವಿಮಾನ ನಿಲ್ದಾಣಯಿದೆ ಏನೋ ಪ್ಲೈಟ್ ಎಲ್ಲ ನಿಂತಿದೆ ಅನ್ಸುತ್ತೆ ಚೆನ್ನಾಐತೆ.